ಇದು ಒಂದು ಏರಿಯಾ ಒಂದು ಏರಿಯಾ ಆಗಿದ್ದು ಇಲ್ಲಿ ಇಲ್ಲಿ ಎಲ್ಲಾ ಜನರು ತಮ್ಮ ವಾಸಿವ್ ತಮ್ಮ ವಾಸವನ್ನು ಈ ಏರಿಯಾದಲ್ಲಿ --

ಎಲ್ಲಾ ಜನರು ಬಂದು ಆ ಸಾಯಿಬಾಬಾ ಎಂಬ ದೇವರನ್ನು ನೆನೆಯುತ್ತಾ ಇಲ್ಲಿ ಸ್ವ ತಮ್ಮ ಮನಸ್ಸಿನಲ್ಲೇ ಸ್ಮರಣೆ ಮಾಡಿಕೊಳ್ಳುತ್ತಾರೆ .

ನಾವು ಇಲ್ಲಿ ತಯಾರು ಮಾಡಿ ಈ ಹುಣ್ಣಿಮೆಯನ್ನು ಆಚರಿಸಲು ನಮಗೆ ಸಹಾಯವಾಗಿದೆ ಇಲ್ಲಿ ತರ ತರಹದ ಹೂವುಗಳಿವೆ.

ಇದು ವೆಹಿಕಲ್ ಪಾರ್ಕಿಂಗ್ ಆಗಿದ್ದು ಇಲ್ಲಿ ಎಲ್ಲಾ ರೀತಿಯ ಎಲ್ಲಾ ತರಹದ ಬೈಕುಗಳನ್ನು ನಾವು ನಿಲ್ಲಿಸಬಹುದು ಮತ್ತು ಇಲ್ಲಿ ಇಬ್ಬರು ಜನರು --

ಮತ್ತು ಇಲ್ಲಿ ಎಲ್ಲಾ ತರಹದ ಹೊಟ್ಟೆ ತುಂಬಾ ಊಟ ಸಹ ನಮಗೆ ದೊರೆಯುತ್ತದೆ.

ಮತ್ತು ಇಲ್ಲಿ ಎಲ್ಲಾ ರೀತಿಯ ವಾಹನಗಳನ್ನು ಕೂತುಕೊಳ್ಳಲ್ಲು ಪಾರ್ಕ್ ಎಂದು ಆಗಿದೆ.

ಇಲ್ಲಿ ಎಲ್ಲಾ ತರಹದ ಎಲ್ಲಾ ರೀತಿಯ ಎಲ್ಲಾ ಕಂಪನಿಯ ಕಾರುಗಳನ್ನು ಇಲ್ಲಿ ರಿಪೇರಿ ಮಾಡಿಕೊಡಲಾಗುವುದು.

ಇದು ಒಂದು ಗುಡ್ಡಕ್ಕೆ ಹೋಗುವ ಗುಡ್ಡದ ಒಂದು ದಾರಿ ಆಗಿದ್ದು ಗುಡ್ಡಬೆಟ್ಟಗಳನ್ನು --

ಇಲ್ಲಿ ಕಾರ್ಮಿಕರು ತಮ್ಮ ವನ್ ದೊಡ್ಡದಾದ ಒಂದು ಮನೆಯನ್ನು ಕಟ್ಟಲು ಅರಸಿಸಿನ ಆ ಮನೆಗೆ ಅರಸಿಸಿನ ಹಾಕಲು --

ಇದು ಒಂದು ಬ್ಯಾಂಕ್ ಆಗಿದ್ದು ಈ ಬ್ಯಾಂಕಿನಲ್ಲಿ ನಾವು ಎಲ್ಲಾ ತರಹದ ವ್ಯವಹಾರ ರೊಕ್ಕದ್ ವ್ಯವಹಾರವನ್ನು ಮಾಡಬಹುದು.

ಬ್ಯಾಂಕಿನಲ್ಲಿ ವ್ಯವಹಾರವನ್ನು ಮಾಡಬಹುದು ಮತ್ತು ಪಕ್ಕದಲ್ಲಿ ಒಂದು ಚಿಕ್ಕದಾದ ಎ.ಟಿ.ಎಮ್ ಇದೆ.

ಈ ಬ್ಯಾಂಕ್ಸ್ ಯಾವುದು ಎಂದರೆ ಈ ಬ್ಯಾಂಕ್ಸ್ ನಮ್ಮ ಬಾರತ ದೇಶದ ಒಂದು ನಾಡಿನ ಹಾಡಾಗಿದೆ ಇದಕ್ಕಾಗಿ ಇವರು ಈ ನಮ್ಮ ದೇಶದ ಬಾವುಟವನ್ನು ಹಿಡಿದುಕೊಂಡು --

ಎಲ್ಲಾ ಜನರು ತಮ್ಮ ಊರು ಊರಿನಿಂದ ಈ ಗುಹೆಯನ್ನು ನೋಡಲು ಬರ್ತ್ತಿದ್ದಾರೆ.

ಹಾಕುವ ಪೆಟ್ರೋಲ್ ಈ ಬೈಕಿನಲ್ಲಿ ದೊರೆಯುತ್ತದೆ ಮತ್ತು ಇಲ್ಲಿ ಡೀಸೆಲ್ ಸಹ ದೊರೆಯುತ್ತದೆ.

ಸ್ಟಾಲ್ ಆಗಿದ್ದು ಇಲ್ಲಿ ಎಲ್ಲಾ ರೀತಿಯ ಜನರು ಬಂದು ಬುಕ್ ಗಳನ್ನು ಖರೀದಿಸಿಕೊಳ್ಳುತ್ತಾರೆ ಮತ್ತು ಇಲ್ಲಿ ಎಲ್ಲಾ ರೀತಿಯ ಜ್ಞಾನರಹಿತವಾದ --

ಈ ಬೋರ್ಡಿನಲ್ಲಿ ಸ್ಟ್ಯಾಫ್ಸ್ ಇದ್ದಾರೆ ಲಿಲ್ಲಿ ಇಲ್ಲಿ ಕಾಣುವ ನಾಲಕ್ಕು ಮಕ್ಕಳು ಈ ಚಿತ್ರವನ್ನು --

ತಾವು ಇದ್ದ ನೇಚರ್ ನ್ಯಾಚುರಲ್ ಆಗಿದ್ದವ ರೀ ಈವಾಗ ಎಲ್ಲ ರೀತಿಯ ವಸ್ತುಗಳನ್ನು ತೆಗೆದುಕೊಂಡು ಈ ಚಿತ್ರವನ್ನು ತಯಾರಿಸಿದ್ದಾರೆ.

ಇದು ಒಂದು ದೇವರ ಕಲಸವಾಗಿದ್ದು ಈ ದೇವರನ್ನು ಮುಸ್ಲಿಮರು ಪೊಜಿಸುತ್ತಿದ್ದರೆ ಇದು ಒಂದು ಮುಸ್ಲಿಂ-

ಈ ದೇವರು ಎದುರನ್ನು ಇಲ್ಲಿ ಕಾಣುವ ವ್ಯಕ್ತಿಯು ಸ್ಥಾಪಿಸಿ ಇಲ್ಲಿ ಬರುವ ಎಲ್ಲ ಭಕ್ತರು ಕಾಣುತ್ತಾರೆ.

ಇದು ಒಂದು ಗಾರ್ಡನ್ ಮತ್ತು ಪಾರ್ಕ್ ಆಗಿದ್ದು ಈ ಪಾರ್ಕಿನಲ್ಲಿ ಎಲ್ಲ ರೀತಿಯ ಮಕ್ಕಳು ಬಂದು ಆಟ ಆಡಲು --

ಧಾರವಾಡದಲ್ಲಿ ಕಂಡು ಬರುತ್ತದೆ ಈ ನಾವು ಎಲ್ಲ ರೀತಿಯ --

ಇದು ಒಂದು ಜಾತ್ರಾ ಮಹೋತ್ಸವದ ನೀಲಯವಾಗಿದ್ದು ಇಲ್ಲಿ ಎಲ್ಲ ರೀತಿಯ ಜಾತ್ರೆಯನ್ನು ಮಾಡುತ್ತಿದ್ದಾರೆ ಮತ್ತು --

ಇದ್ದಾರೆ ಮತ್ತು ಇಲ್ಲಿ ಏಲ್ಲಾ ರೀತಿಯ ಜ್ಞಾನ ರೈತವಾದ ಬುಕ್ಗಳು ಈಬುಕ್ ಸ್ಟಾಕ್ ನಲ್ಲಿ ದೊರೆಯುವ ಸಲುವಾಗಿ ಎಲ್ಲ ತೆಗೆದುಕೊಳ್ಳುತ್ತಾರೆ.

ಮೀನುಗಳನ್ನು ಇಲಿ ಮೀನುಗಾರರಾಉ ಮೀನು ಮಾರಾಟಗಾರರು ಇಲ್ಲಿ ಮಾರಾಟ ಮಾಡುತ್ತಿದ್ದಾರೆ.

ಹೋಗಬಹುದು ಮತ್ತು ಈ ರೋಡಿನ ಪಕ್ಕದಲ್ಲಿ ಒಂದು ದೊಡ್ಡದಾದ ಬಿಲ್ಡಿಂಗ್ ಸಹ ನಮಗೆ ಕಂಡು ಬರುತ್ತಿದೆ.

ಇದು ಒಂದು ಮೀನು ಮಾರಾಟದ ಸಂತಿಯಾಗಿದ್ದು ಈ ಸಂತಿಯಲ್ಲಿ ಒಬ್ಬ ಹೆಣ್ಣು ಮಗಳು ಮೀನನ್ನು ತೆಗೆದುಕೊಂಡು ಬಂದು ಎಲ್ಲಾ ಜನರಿಗೆ ಮೀನನ್ನು ಮಾರುತ್ತಿದ್ದಾರೆ.

ಈ ವ್ಯಕ್ತಿಯು ತಮ್ಮ ವ್ಯಾಯಾಮ ಮತ್ತು ಜಿಮ್ ಅನ್ನು ಮುಗಿಸಿಕೊಂಡು --

ಬೇಕಾದ ಡಂಬಲ್ಸ್ ಗಳನ್ನೂ ತಮ್ಮ ಬೇಕಾದ ಎಲ್ಲ ವ್ಯಕ್ತಿಗಳನ್ನು ಮುಗಿಸಿಕೊಂಡು ತಮ್ಮ ವ್ಯಾಯಾಮವನ್ನು ಮುಗಿಸಿಕೊಂಡು--

ಇದು ಒಂದು ಕಾರ್ ಪಾರ್ಕಿಂಗ್ ಆಗಿದ್ದು ಈ ಪಾರ್ಕಿಂಗ್ ಅಲ್ಲಿ ಎಲ್ಲ ರೀತಿಯ ಕಾರ್ಗಳು ಈ ಪಾರ್ಕಿಂಗಿನಲ್ಲಿ ದೊರೆಯುತ್ತದೆ --

ಮತ್ತು ಇಲ್ಲಿ ವೈಟ್ ಬ್ರೌನ್ ರೆಡ್ ಬ್ಲಾಕ್ ಎಲ್ಲೋ . ಈ ರೀತಿ ಎಲ್ಲ ಕಲರ ಇನ ಗಾಡಿಗಳು ಈ ಪಾರ್ಕಿ ನಲ್ಲಿ --

ಕಂಡು ಬಂದಿದ್ದ್ದು ಈ ವ್ಯಕ್ತಿಯು ಒಳ್ಳೆಯ ಕಾರ್ ಅನ್ನು ನೋಡಿ ಆ ಕಾರ್ ಅಲ್ಲಿ ಮುಂದೆ ನಿಂತುಕೊಂಡು ಸೆಲ್ಫಿ ಯನ್ನು ತೆಗೆದುಕೊಳ್ಳು --

ತಾರೇ ನಮಗೆ ಬೇಕಾದ ಕಾರ್ ಗಳನ್ನೂ ನೋಡಿಕೊಳ್ಳುತ್ತಾರೆ ನಮಗೆ ಬೇಕಾದ ರೀತಿ ಎಷ್ಟು ದಿನ ಗಳಾಗಲಿ ಈ ಕಾರ್ ಅನ್ನು ಕೇರ್ ಸೆಂಟರ್ ನಲ್ಲಿ ಬಿಟ್ಟು ಹೋದರೆ ಈ ಕಾರ್ --

ಇದು ಒಂದು ಪಾರ್ಕ್ ವೆಹಿಕಲ್ ಮತ್ತು ಗಾಡಿ ಬೈಕ್ ಗಳನ್ನೂ ಪಾರ್ಕ್ ಮಾಡುವ ಒಂದು ಜಾಗ ಆಗಿದ್ದು.

ಇದು ಒಂದು ಟಿ ಕಫ್ ಆಗಿದ್ದು ಈ ಕಪ್ ನಲ್ಲಿ ನಾವು ಮನೆಗೆ ಹೋಗಿ ಗಿಫ್ಟ್ ಗಳನ್ನೂ ಮಾಡಬಹುದು ಮತ್ತು --